ಇನ್ನೇನಿಲ್ಲ ತೆಂಗಿನ ಗಿಡ ಐತೆ ದೊಡ್ದು ಅದು ತೆಂಗಿನ ಗಿಡಗಳು ಐತೆ ಸುತ್ತ ಗದ್ದೆಯ ಸುತ್ತ ನೇ ಐತೆ.

ಹ ತಿರ್ಗ ಬಟ್ಟೆ ಎಲ್ಲಾನುವೇ ಏನೋ ಒಂದು ಪದಾರ್ಥ ಅಂಟಬಾರದು ಅಂತ ಅನ್ ಬಿಟ್ಟು ಹಾಕ್ಕೊಂಡಿರ್ತಾರೆ ಗ್ಲೋಸ್ಸ್ ಇದ್ ತರ.

ವಾಕಿಂಗ್ ಮಾಡೋವ್ರೆ ಜಾಸ್ತಿ ಬೆಳಿಗ್ಗೆ ಹೊತ್ತು ಸಾಯಂಕಾಲದ ಹೊತ್ತು ವಾಕಿಂಗ್ ಮಾಡ್ಕೊಂಡಿ ರೆಸ್ಟ್ ಮಾಡಿ ಆಮೇಲೆ ಮನೆಗೆ ಹೋಗ್ತಾರೆ.

ಹಳ್ಳಿಗೂನೂವೆ ಅಲ್ಲಿಗೂನೂವೆ ಹಳ್ಲಿಲಿ ಪ್ಲೇಸ್ ಇರಾಕಿಲ್ಲ ಕೂತ್ ಕೊಳ್ಳಕ್ಕೆ ಇದ್ ಇರಾಕಿಲ್ಲ ಚೇರ್ ಇರಾಕಿಲ್ಲ ಏನು ಇರಕ್ಕಿಲ ಅಲ್ಲಿ ಇವತ್ತು.

ಕರ್ನಾ ಈ ಕರ್ನಾಟಕದಲ್ಲಿ ಐದು ಟೀಮ್ ಓ ಆರು ಟೀಮ್ ಓ ಮಾಡಿ ಈ ಸಾರಿ ಇದ್ರಲ್ಲಿ ಆಡಿಸ್ತಾರೆ ಮಹಾರಾಜಸ್ ಗ್ರೌಂಡ್ ಲ್ಲಿ.

ಅದು ಒಳ್ಳೊಳ್ಳೆ ಇದ್ ಬೀಳಲಿ ಅಂತ ಅನ್ ಬಿಟ್ಟು ಫಿಗರ್ ಆಮ್ಯಾಕೆ ಮಕ್ಕಳು ಅಲ್ಲಿ ನಿಂತುಕೊಂಡಿ ಗಂಡು-ಹೆಣ್ಣು ಕುಂಡಿಸಿರ್ತಾರೆ. ಅದು ಚೆನ್ನಾಗಿ ಬೀಳಲಿ ಅಂತಾನೆ ಅದು ಫೋಟೋ ಇದ್ ಮಾಡ್ತಾರೆ.

ಚೆನ್ನಾಗಿ ಅವು ಅಭಿವೃದ್ಧಿ ಆಗ ಒಂದು ಇದಿರ್ತದೆ ಅವ್ರಿಗೆ ಮಕ್ಕಳಿಗೆ.